ಯಾವ್ದರಾ ಒಂದ್ decide ಮಾಡಿ ಇದ್ನ ಮಾಡೋದ. friends ಎಲ್ಲಾ ಕೇಳಿ ಎಲ್ಲಿ ಹೋಗುನು ಅಂತ ಹೇಳಿ.

Cotton ಒಳಗ ತಗೊಳ್ಳೊನ್ರೀ ಇವ್ ಬ್ಯಾರೆ ಬ್ಯಾರೆ ಬೆಶ್ ಆಗಲ್ಲಾ. ನಿಮ್ಮ್ ಕಡೆ ಏನ್ ಈಗ function ಇಲ್ಲ? ನಮ್ಮ್ ಕಡೆಗ್ ಏನಿಲ್ಲ ನೋಡ್ರಿ ಇನ್ನ ನಾವ್ ಎನ್ರ ಇತ್ತ ಅಂದ್ರ Hubli ಗ ಗಿಬ್ಳಿಗ ಹೋಗಾಂಗಿಲ್ರಿ ನಾವು ಇಲ್ಲೆ ತೊಗೊಂಡ ಬಿಡ್ತೇವಿ. ಇಲ್ಲ ನಿಮ್ಮ function ಇದ್ರ ಏನ್ರ ಅಂದ್ರ ಚೊಲೋ ಆಕ್ಕಿತ್ತ ಅಂತ. ಏನ ಇಲ್ರಿ ಈಗ ನೀವ ಬಾ ಅಂದಿರಿ ಅನ್ನೋದಕ್ಕ ಬಂದಂಗ ನೋಡ್ರಿ ಆಯ್ತ್ ತೊಗೋರಿ ನಮ್ಗು ಒಟ urgent ಕೆಲಸ ಐತಿ.

ಹಾ so ma'am ಇದು ನಾವ್ ಈಗ ಮುಂದಿನ ವಾರ ಸ್ವಾತಂತ್ರ ದಿನಾಚರಣೆ ಅಲ್ಲ.

ಈಗ ನಾವು ಅದಿಕ್ಕೆ ತಯಾರಿ ಮಾಡ್ಬೇಕಲ್ಲ.

ಅಂದ್ರೆ ಹೇಗೆ ಮಾಡುವ ಏನಾದ್ರು ನಿಮ್ಗೆ ಯೋಜನೆ ಉಂಟಾ? ನನ್ದು ಯೋಜನೆ ನನ್ದು ಯೋಜನೆ ಅಂದ್ರೆ ಒಂದು ಮಕ್ಳಿಗೆ ಅಂದ್ರೆ dance ಅದ್ರ ಬಗ್ಗೆ ಹೇಳಿ ಕೋಡ್ಬೋದು.

ಹಾ ದೇಶಭಕ್ತಿ ಗೀತೆ ಇಲ್ಲಾದ್ರೆ competition ಮಾಡ್ಬೋದು.

ಹಾ ಈಗ ಅತಿಥಿಗಳನ್ನು ಕರಿಬೇಕಲ್ಲ ಮೊದಲು? ಹಾ first ಗೆ ಹೌದು ಅತಿಥಿಗಳನ್ನು ಇದು ಕರಿಬೇಕು ಅವರನ್ನು

ಅವ್ರನ್ನು ಅಂದ್ರೆ ಅವ್ರಿಗೆ ಹೇಗೆಲ್ಲ ಅಂದ್ರೆ ಹಾ ಹೌದು. ಈಗ ನಾವು ಸ್ಥಳೀಯ ಸ್ಥಳೀಯವಾಗಿ ಕರಿಯುವಾ ಅಲ್ಲ ಅವ್ರನ್ನೆಲ್ಲ? ಹಾ ಹೌದು ಆಗ್ಬೋದು ಸ್ಥಳೀಯವಾಗಿ ಆದ್ರು ಕರಿಬೋದು ಅವ್ರನ್ನು. ಅದೇ ಅದೇ ಮತ್ತೆ ಎಂತ ಸ್ಪರ್ಧೆ ನೃತ್ಯ ಮಾತ್ರವ? ಸ್ಪರ್ಧೆ ಮತ್ತೆ dance ಇಡ್ವ ಮಕ್ಳಿಗೆ ಒಂದೊಂದು ದೇಶಭಕ್ತಿ ಇದ್ರ ಬಗ್ಗೆನೇ ದೇಶದ ಬಗ್ಗೆನೇ. ಹಾ ಮತ್ತೆ ದೇಶಭಕ್ತಿ ಗೀತೆ ಸ್ಪರ್ಧೆ ಸಾ ಇಡ್ಬೋದ ಅಂತ.

ಮತ್ತೆ ಇದು ಮತ್ತೆ ಎಂತ ಚಿತ್ರ ಅದು painting ಸ ಚಿತ್ರಕಲೆಸ ಇಡ್ಬೋದು.

ಹಾ ಮತ್ತೆ ಒಬ್ಬೊಬ್ಬರಿಗೆ ಭಾಷಣ ಸ್ಪರ್ಧೆ ಅದನ್ನುಸ ಇಡ್ಬೋದು. ಹಾ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಭಾಷಣ ಸ್ಪರ್ಧೆ ಹೌದು. ಹೌದು ಮತ್ತೆ ಪ್ರಬಂಧ ಸ್ಪರ್ಧೆ ಎಷ್ಟು ಯಾವ್ ಯಾವ್ ಸ್ಪರ್ಧೆ ಅದನ್ನೆಲ್ಲ ಇಡ್ಬೋದು ಮಕ್ಳಿಗೆ ಅದ್ರಲ್ಲಿ competition ಮಾಡ್ಬೋದು ಒಂದು. ಹಾ ಹೇಗೂ ಮುಂದಿನ ವಾರ ಅಲ್ಲ ನಾವೂ ಆದಷ್ಟು ಬೇಗನೇ ಅದನ್ನೆಲ್ಲ ಶುರು ಮಾಡ್ಬೇಕು. ಹಾ ಹೌದು ಹಾ ಅದಕ್ಕೆ ಮಕ್ಕಳು ಬೇಕು ಎಲ್ಲ್ರಿಗೂ ಎಷ್ಟು ಮಕ್ಳು ಎಲ್ಲ್ರಿಗೂ ಒಂದೊಂದು ಇದು ಹೇಳಿ ಯಾರೆಲ್ಲಾ ಸೇರ್ತಾರೆ ಅಂತ ಹೇಳಿ ಅವ್ರಿಗೆ. ನಾವು ಇದು ಮಾಡ್ವ ಅಂತ ತಯಾರಿ ಮಾಡ್ವ ಅವ್ರನ್ನು.

ಹಾ ಮತ್ತೆ ಇದು ಎಂತ ಜನ ಏನೆಲ್ಲಾ ನಾಡಿದ್ದೆಲ್ಲ ಅಂದ್ರೆ sweet ಎಲ್ಲ ಕೊಡ್ಬೇಕಲ್ಲ ಮಕ್ಳಿಗೆಲ್ಲ. ಹಾ ಸಿಹಿ ತಿಂಡಿ ವಿತರಣೆ ಅದು ನೋಡುವ ಯಾರಾದ್ರೂ ದಾನಿಗಳು ಮಾಡ್ತಾರಾ ಅಥವಾ ಅತಿಥಿಗಳೇ ಹಾಗೂ ಆಗಬೋದಲ್ಲ.

ನೋಡ್ವ ಅವರತ್ರ ಕೇಳಿ ನೋಡ್ವ ನಾವು ಅದನ್ನು.

ಮತ್ತೆ ಈಗ ಕಾರ್ಯಕ್ರಮದ ಯೋಜನೆ ಹೇಗೆ ಅಂತ ಆಗಿದ ಯಾವ್ದು ಮೊದಲು ನಂತ್ರ ಯಾವ್ದು ಅಂತ. ಕಾರ್ಯಕ್ರಮದ ಮೊದಲು first ಗೆ ಪ್ರಾರ್ಥನೆ ಪ್ರಾರ್ಥನೆ ಯಾರು ಅಂತ ಮಕ್ಳಿಗೆ ಕೇಳಿ ಅವರೇ ಅವರತ್ರ ಹೇಳುವ ಮತ್ತೆ ಅತಿಥಿ ಭಾಷಣ.

ಅಹ್ ಹೌದು ಧ್ವಜಾರೋಹಣ ಮತ್ತೆ ಇದು ಎಂತ ಅಹ್ ಇವ್ರದ್ದು ಅಲ್ಲಿ stage ಅಲ್ಲಿ ಸಭೆಯಲ್ಲಿ ಕೂತಿರ್ತಾರಲ್ಲ ಎಂಥಾ ಅಧ್ಯಕ್ಷರು ಶಾಲೆ ಅಧ್ಯಕ್ಷರು principal ಅವ್ರದ್ದು ಮುಖ್ಯೋಪಾಧ್ಯಾಯರದ್ದು

ಅದಕ್ಕಿಂತ ಮೊದಲು ನಾವು ಇದು ನಾವು ಇದು ಬಹುಮಾನ ವಿತರಣೆ ಆಗ್ಬೇಕಲ್ಲ ಸ್ಪರ್ಧೆದು ಇದ್ರದು. ಹಾ ಹಾ ಹೌದು ಹೌದು ಅದೇ ಬಹುಮಾನ ವಿತರಣೆ ಕೊಡ್ಬೇಕಲ್ಲ ಅವ್ರಿಗೆ. ಹಾ ಅದೇ ಅದೇ ಮತ್ತೆ ಸಮವಸ್ತ್ರ ಬೇಡ ಅಲ್ಲ ನಾವು ಕೇಸರಿ ಬಿಳಿ ಹಸಿರು ಹಾಗೆ ಮಾಡ್ವ ಅಲ್ಲಾ. ಹಾ ಹಾಗೆ ಆಗ್ಬೋದು ಅದು ಒಳ್ಳೆದು. ಅಂದ್ರೆ ಅದು ಮೂರು ಸಾಲು ಕೇಸರಿ ಹಾಗೆ ಮಾಡ್ವ. ಹಾ ಹಾಗೆ ಒಳ್ಳೆದು ಅದು ಒಳ್ಳೇದು .

ಮತ್ತೆ ಇದು ಎಂಥ ಮೆರವಣಿಗೆ. ಹಾ ಮೆರವಣಿಗೆ ಅದೊಂದು. ಹಾ ಬೇಕಿದ್ರೆ ಇದು ಸ್ವಚ್ಛ ಭಾರತ ಅದನ್ನುಸ ಮಾಡ್ಬೋದಲ್ಲ.

ಅದಿಕ್ಕಾದ್ರೆ ನಾವು ಮೊದಲೇ ಹಣದ ವ್ಯವಸ್ಥೆ ಮಾಡಬೇಕಾಗ್ತದೆ ನಾವು. ಹ್ಮ್ ಹೌದು ಅದಕ್ಕೊಂದು ಮಾಡ್ವ ಎಂತಾದ್ರೂ.

ಈಗ ಹಾಗಾದ್ರೆ ಸ್ಪರ್ಧೆಗಳೆಲ್ಲ ನಾಳೆಯಿಂದ start .

ಬೇರೆ ಮತ್ತೆ ಎಂಥಸ ಇಲ್ಲ ಅಲ್ಲ ಬೇರೆ ಒಂದು. ಅಂದ್ರೆ ನಾವು ಮದ್ಯಾಹ್ನದವರೆಗೆ ಮಾತ್ರ ಮಾಡುದ? ಮಧ್ಯಾಹ್ನ ತನಕ ಈಗ ಕಾರ್ಯಕ್ರಮಗಳೆಲ್ಲ start ಮಾಡಿ ಮಧ್ಯಾಹ್ನ ನಂತ್ರ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಇಡ್ಬೋದು ನಾವು. ಹಾ ಹಾಗೆ ಸ ಆಗ್ಬೋದಲ್ಲ.

ಮಕ್ಳಿಗೆಸ ಇದೆಂತ ಇದು ಖುಷಿ ಸಿಗ್ತದಲ್ಲ.

ಹೌದು ಹೌದು ಹ್ಮ್ ಹಾಗಾದ್ರೆ ಹಾಗೆ ಮಾಡ್ವ ಅಲ್ಲ?

Okay ಹಾ ಇಡ್ತೇನೆ.

ಹ ನಾನು ಪುಟ್ಟಕ್ಕನ ಮಕ್ಕಳು ಅನ್ನೋ one serial ಬಗ್ಗೆ ಮಾತಾಡ್ತಾ ಇದ್ದೀನಿ ಅದರಲ್ಲಿ ಏನಂದ್ರೆ ಹೆಣ್ ಮಕ್ಳು ಹು~ ಹುಟ್ಟಿದವ್ರ್ಗೆ ಗಂಡು ಮಕ್ಳು ಆಗಿಲ್ಲ ಅಂತ ಅದರಲ್ಲಿ ಉಮಾಶ್ರೀ ಅನ್ನೋರನ ಆಚೆ ಕಳ್ಸಿರ್ತಾರೆ ಅವ್ರ husband . ಹು ಅದರಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಸಾಧನೆ ಮಾಡಿ ತೋರಸ್ತರೇ ಅನ್ನೋದನ್ನ prove ಮಾಡಿದ್ದಾರೆ ಆ ಧಾರವಹಿಯಲ್ಲಿ ತುಂಬ ಚೆನ್ನಾಗಿದೆ ಆ serial ತುಂಬಾ ಇಷ್ಟ ಆಯ್ತು ನಾನು daily ನೋಡ್ತೀನಿ ಆ serial ಪ್ರತಿ ಹೆಣ್ಣಮಕ್ಕಳು ಎಷ್ಟು ಪ್ರಪಂಚದಲ್ಲಿ ಎಷ್ಟು ಬೆಲೆ ಇದೆ ಹೆಣ್ಮಕ್ಕಳಿಗೆ . ಹೆಣ್ಣಮಕ್ಕಳೆ strong ಗುರು ಅನ್ನೋ ಒಂದು ಪದನ prove ಮಾಡಿದ್ದಾರೆ ಧಾರವಾಹಿಯಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗು ಅವರು ಓದದರಲ್ಲಿ ಆಗಿರಬೋದು ಒಬ್ಬರು sports ಅಲ್ ಆಗಿರಬೋದು ಇನ್ನೊಬ್ಬರು uneducated ಆಗಿರಬೋದು. ಪ್ರತಿಯೊಂದು ಆ serial ತುಂಬಾ ಚೆನ್ನಾಗಿದೆ ಅದುನ್ನ ನೋಡೋದರಿಂದ ಅನೇಕ ಇವಾಗ ಹೆಣ್ಣಮಕ್ಕಳು ಬೇರೆಯವರ ಮನೆಯಲ್ಲಿ ಗಂಡುಮಕ್ಕಳು ಇದ್ದಾರೆ ಅಂಥವ್ರ್ಗೆ ಅದು ಸ್ಪೂ~ ಸ್ಪೂರ್ತಿ ಧಾಯಕವಿರುತ್ತೆ ಆ ಧಾರಾವಾಹಿ ಅನ್ನೋದನು ಹೇಳೋಕೆ ಇಷ್ಟಪಡ್ತೀನಿ ಮತ್ತೆ ಆ ಧಾರವಾಹಿಯಲ್ಲಿ. ಹೆಣ್ಮಕ್ಕಳೆ ಸ್ಪೂರ್ತಿ ಅದರಲ್ಲಿ ಹೆ~ ಎಷ್ಟು ಸಾಧನೆ ಮಾಡ್ತಾರೆ ಎಷ್ಟು ಮಕ್ಕಳುನ್ ಚೆನ್ನಾಗ ನೋಡ್ಕೊತಾರೆ ಓದುಸ್ತಾರೇ ಪ್ರತಿಯೊಂದು ಆದ್ಯತೆನು ಕೊಡ್ತಾರೆ ಎಷ್ಟು ಕಷ್ಟಪಟ್ಟು ಪ್ರಪಂಚದಾಗು ಅಷ್ಟೆ ಎಷ್ಟು ಕಷ್ಟ ಪಟ್ಟು ಹೆಣ್ಮಕ್ಕಳನ್ನ ಸಾಕ್ತಾರೆ. ಮುಖ್ಯವಾಗೈತೆ ಆ ಧಾರ್ವಾಹಿಯಲ್ಲಿ ಅದಿಕ್ಕೆ ಯಾವತ್ತೂ ಅಷ್ಟೆ ಹೆಣ್ಣಮಕ್ಕಳನ್ನ ಕೀಳಾಗಿ ನೋಡಬಾರದು ಪ್ರಪಂಚ ಹ ಹೆಣ್ಣಮಕ್ಕಳು ಇರುವಂತ ಬೆಲೆ ಯಾರಿಗೂ ಇಲ್ಲ ಈ ಕಾಲದಲ್ಲಿ ಅದುನ್ನ ಅರ್ಥ ಮಾಡ್ಕೊಬೇಕು ಈ ಈಗಿನ generation ಅಲ್ಲಿ ಹೆಣ್ ಮಕ್ಳು ಹುಟ್ಟಿದರೆ ಏನೋ ಒಂದು . ಭ್ರೂಣಹತ್ಯ ಮಾಡ್ಸೋದು ಇದೆಲ್ಲ ನೆಡಿತ ಇರೋದು ಸಾಕಷ್ಟು ನೋಡಿದಿವಿ ಆ ರೀತಿ ಯಾರು ಮಾಡೋಕ್ ಹೋಗಬೇಡಿ ಆ ರೀತಿ ಮಾಡ್ದ್ವಿ ಅಂದ್ರೆ ನಮ್ಗೆ ಪಾಪ ಸುತ್ತಕೊಳ್ಳೋದು ನಾವು ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಬಗ್ಗೆ ಕೀಳಾಗಿ ಮಾತಾಡೋದು ಆಗ್ಲಿ ಇವೆಲ್ಲ ಮಾಡ್ಬಾರದು. ಚೆನ್ನಾಗಿರಲ್ಲ ನಾವು ಒಂದು ಹೆಣ್ಣಿನ ಮನಸ್ಸನ್ ಮನಸ್ಸನ್ನಾ ಅರ್ಥ ಮಾಡ್ಕೊಬೇಕು ಅರ್ಥ ಮಾಡ್ಕೊಂಡು ಅವ್ರ್ಗೆ ಪ್ರೋತ್ಸಾಹ ಮಾಡಬೇಕು ಇದ್ ಮಾಡ್ತಾ ಇದೀಯಾ ಮಾಡು ಹ~ ಮುಂದೆ ಇನ್ನೂ ಚೆನ್ನಾಗ ಓದಬೇಕು ಈ ರೀತಿ ಒಂದು ಪ್ರೋತ್ಸಾಹವನ್ನ ನೀಡ್ಬೇಕು ಅವ್ರಿಗೆ ನಾವು. ಮತ್ತೆ ಅವರು ಏನೇ work ಮಾಡ್ತಾ ಇರ್ಲಿ ಏನೇ ಕೆಲಸ ಮಾಡ್ತಿರ್ಲಿ ಯಾವ್ದೋ ಒಂದು ಉದ್ಯೋಗದಲ್ಲಿ ಇರ್ಲಿ ಯಾವ್ದೇ ಒಂದು education ಅಲ್ಲಿ ಇರ್ಲಿ ನಾವು ಅವ್ರಿಗೆ support ಮಾಡ್ಬೇಕು ಪ್ರೋತ್ಸಾಹವನ್ನು ನೀಡಿದರೆ ಅವರಿನ್ನು ನಮ್ಮ ಪ್ರೋತ್ಸಾಹದಿಂದ at least ಒಂದು ಹತ್ತ್ percent ಆದ್ರೂ ಅವ್ರ್ಗೆ. ಹ್ಮ್ ಹತ್ತ್ Percent ಆದ್ರೂ ಅವರಿಗೆ ಸ್ಪೂರ್ತಿದಾಯಕವಾಗುತ್ತೆ ಅಂದ್ರೆ ನಾವ್ ಮಾಡ್ಬೇಕು ಅನ್ನೊ ಛಲ ಇಂತವರು ಹೇಳ್ತಾರೆ ನಮ್ಮ ಬಗ್ಗೆ ಇಂತವರು ಮಾತಾಡ್ತಾರೆ ಅಂದಾಗ ಅವರ್ಗೇನೋ ನಾವ್ ಹೇಳೋದರಿಂದ ಅವ್ರ. ಮನಸ್ಸಿಗೆ ಒಂದ್ ಸ್ವಲ್ಪ ಉತ್ಸಾಹ ಆಗುದಿಲ್ಲ ಅವರೇನು ಒಂದು ಕೆಲಸ ಮಾಡ್ತಿದ್ದಾರೆ ನಾವು ಹೆ~ ಅದ ಮಾಡಬೇಡ ಎಷ್ಟೇ ಓದುದ್ರು ಹೆಣ್ಣಮಕ್ಕಳು ನಾವು ಅಡುಗೆ ಮಾಡೋದು ತಪ್ಪಲ್ಲ ಪಾತ್ರೆ ತೊಳೆದು ತಪ್ಪಲ್ಲ ತಪ್ಪಲ್ಲ ಈ ರೀತಿ ಹೇಳ್ದಾಗ ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ ಅವರು ಓದದನ್ನೇ. ಬಿಟ್ ಬಿಡ್ತಾರೆ ಕೆಲವರು ಎಷ್ಟು ಓದಿದರೂ ಅಂಗಂತ ವಿದ್ಯೆ ಕಲಿತಾ ಇರ್ಬಾರ್ದು ಅಂತ ಇಲ್ಲ ವಿದ್ಯೆ ಮುಖ್ಯ ಬಹಳ ಮುಖ್ಯವಾಗಿದೆ ಈ ಕಾಲದಲ್ಲಿ ಹೆಣ್ಣಮಕ್ಕಳು ಅವ್ರ ಕಾಲ ಮೇಲೆ ಅವ್ರ ಕಾಲ ಮೇಲೆ ಕಾಲ್ ನಿಂತಕೋ ಬೇಕು ಅವಾಗ ಪ್ರಪಂಚ. ದಲ್ಲಿ ಒಂದು ಬೆಲೆ ಇರೋದು ಇವತ್ತು ಒಂದು ಹೆಣ್ಣು ಎಷ್ಟು ಪ್ರಮುಖ್ಯಾತೆಯನ್ನ ಪಡ್ಡಿದೆ ಅಂದ್ರೆ ಎಷ್ಟೊಂದು ಜನ ಎಷ್ಟೊಂದು ಜನ ಇವಾಗ ಮದರ್‌ ತೆರೇಸಾ ಆಗಿರ್ರ್ಬೋದು, ಸಾನಿಯಾ ಮಿರ್ಜಾ ಆಗಿರ್ರ್ಬೋದುಇವರೆಲ್ಲ ಹೆಣ್ಣಾಗಿ ಎಷ್ಟೊಂದು ಸಾಧನೆ ಮಾಡಿ.

ಆ ಸಾಧನೆಯನ್ನ ಪ್ರತಿಯೊಬ್ಬರೂ ಮಾಡಿ ತೋರಿಸ್ಬೇಕು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳಿದ್ದಾರೆ ಅದಿಕ್ಕೆ ಪುಟ್ಟಕ್ಕಾ serial serial ನಲ್ಲಿ ಅದುನ್ನ prove ಮಾಡಿ ತೋರ್ಸ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಆ serial ತುಂಬಾ ಹೆಣ್ಣಮಕ್ಕಳಿಗೆ ತುಂಬಾ useful ಆಗುತ್ತೆ. ಅಂಥವ್ರ್ಗೆ ಅಂಥವ್ರ್ಗೆ ಆ serial ತುಂಬಾನೇ ಅಂದ್ರೆ ತುಂಬಾ effective ಆಗಿದೆ ತುಂಬಾ ಚೆನ್ನಾಗಿದೆ madam .

ಹಾ ಆಯ್ತು ಬನ್ನಿ ಸಂಕ್ರಾಂತಿ ಹಬ್ಬ ಬಂತಲ್ಲ ನಮ್ಮನೆಗೆ. ನಾವ್ ಮಾಡೋದ್ ಬ್ಯಾಡ. ಇಲ್ಲಿ ಬನ್ನಿ ಒನ್ಸಾರಿ ನೀವೂ ಹೊಸ ವರ್ಷ ನಿಮ್ಮ್ ಮನೆಲ್ ಮಾಡಿರಲ್ಲ ಇಲ್ಲೊಂದ್ ಸಾರಿ ನೋಡ್ಕೊಂಡು ಹೋಗುವಂತೆ.

ಹಾ ಆಯ್ತು ಬರೋಣ ಏನ್ ಮಾಡ್ತೀರಾ ಸಂಕ್ರಾಂತಿಗೆ. ನಾವು ಹೋಳಿಗೆ ಮಾಡ್ತಿವಿ ಚಿತ್ರಾನ್ನ ಬದ್ನೇಕಾಯಿ ಅನ್ನ ಸಾಂಬಾರ್ ಎಲ್ಲ ಮಾಡ್ತಿವಿ ನೀವು. ಅದನ್ನೇ ನಾವು ಶೇಂಗಾ ಹೋಳಿಗೆ ಎಳ್ ಹೋಳಿಗೆ ಹ್ಮ್ ಮಾಡ್ತೀವಿ ರೊಟ್ಟಿ, ಕಾಯಿ ಪಲ್ಯ ಕಾಯಿ ಪಲ್ಯ ಭತ್ತ ಎಲ್ಲ ಮಾಡ್ತೀವಿ ಚೆನ್ನಾಗ ಮಾಡ್ತೀವಿ colour colour ರೆಲ್ಲ ರಂಗೋಲಿ ಬಿಡ್ಸಿ.

ಬಣ್ಣ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ತೀವಿ ಬನ್ನಿ .

ಹಾ ಆಯ್ತು ಹ್ಮ ಹು ಎಲ್ಲರೂ ಚೆನ್ನಾಗಿದಾರ ಮತ್ತೆ ಯಾವ್ ಹಬ್ಬಗಳು ದೀಪಾವಳಿ ಚೆನ್ನಾಗ್ ಮಾಡ್ತಿರಾ ನೀವೂ. ಹ್ಮ್ full ಅದು ಜೋರ್ ಮಾಡ್ತೀವಿ ದೀಪಾವಳಿ ನಮ್ಗೆ ದೊಡ್ಡ ಹಬ್ಬ ಅದು ನೀವ್ ಮಾಡ್ತೀರಾ ದೀಪಾವಳಿ. ಹ್ಮ್ ನಾವು ಮಾಡ್ತೀವಿ ಏನೇನ್ ಮಾಡ್ತೀರಾ ದೀಪಾವಳಿಗೆ?. ಮಾಡ್ತೀವಿ ಅದೆ sweet ಮಾಡ್ತೀವಿ ಅದೇ ಎಲ್ಲಾರ್ ಮಾಡೋದೆ ಇನ್ನೆನ್ ಮಾಡ್ತಾರೆ ಚಿತ್ರಾನ್ನ ಬದ್ನೇಕಾಯಿ ಹಪ್ಳ ಅವೇಲ್ಲಾ ಮಾಡ್ತೀವಿ ಮೊನ್ನೆ ಅಷ್ಟೇ ಕರ್ದಿನಿ ನೀನ್ ಬಂದಿಲ್ಲ ದೀಪಾವಳಿಗೆ. ಹ್ಮ್ ಅದೇ ಅದೇ ಇಲ್ಲ ಸ್ವಲ್ಪ ಬೇರೆ ಕೆಲ್ಸ ಇತ್ತು ಬೇರೆ ಕಡೆ ಹೋಗಿದ್ದೆ.

ಹಾ ಇನ್ನೊಂದ್ ಸಾರಿನೆ birthday ನೀವ್ ಸಂಕ್ರಾಂತಿಗ್ ಬರ್ರಿ. ಹ್ಮ್ ಬರ್ತೀವಿ ನೀವ್ ದೀಪಾವಳಿಗ್ ಬಂದಿಲ್ಲ ಅಲ್ಲ.

ಅಯ್ಯಾ ಅಂಗೆಲ್ಲ ಅನ್ಕೋ ಬೇಡಿ ಬರ್ತೀವಿ ಬರ್ತೀವಿ. ಇವಾಗ ನಿಮ್ಮ ಎಷ್ಟು ಕರಿತೀವಿ ನೀವ್ ಬಾ ಬಾ ಅಂತ ನಿನ್ ಬಂದೆ ಬರಲ್ಲ ಬರಲ್ಲ ನೀನೂ.

ನೀವ್ ಬಂದಿಲ್ಲ ಅಲ್ಲ ಮೊನ್ನೆ ಸಹಿತ ಕರ್ದೆ ಸಹಿತ ಕರ್ದೆ ಬಂದೆ ನೀವು ಸುಮ್ನೆ ಬರ್ತೀನಿ ಅಂತೀರಿ ಬರಲ್ಲ. ಇಲ್ಲ next confi~ guarantee ಬರ್ತೀವಿ next . ಬರ್ತೀರಾ ನೋಡೋಣ ಏನ್ ಬರ್ತೀರೊ ಏನೊ . ದೀಪಾವಳಿಗೆಲ್ಲ ಲಕ್ಷ್ಮಿ ಪೂಜೆ ಎಲ್ಲ ಮಾಡಲ್ಲ ಅಲ್ಲ . ಹ್ಮ್ ಮಾಡ್ತೀವಿ ಪೊಜೆ ಏನ್ ಮಾಡಲ್ಲ ಅಂದ್ರೆ ಇವು ಅಂಗಡಿಗಳ್ಗ್ ಇಡ್ತಾರಲ್ಲಾ ಅವ್ರು ಮಾಡ್ತಾರಲ್ಲ ನಾವು ಮನೆಲೆಲ್ಲಾ ನಾವ್ ಮಾಡ್ಕಾಂತಿವಿ ನಾವ್ ಹೆಂಗ್ ಮಾಡ್ಕಾಂತಿವಿ ಎಲ್ಲ ಹಣ್ಣುಗಳೆಲ್ಲಾ ಇಟ್ಟು ಎಲ್ಲ ಐದ್ ತರ ಹಣ್ಣುಗಳು ಎಲ್ಲ ಏನೇನು ಪ್ರಸಾದ ಏನೇನು ಇಟ್ಟು ಎಲ್ಲಾ ಇಟ್ಟು ಕಾಯಿ ಹೊಡ್ದು ಮಾಡ್ತೀವಿ. ಹೌದಾ ಇಲ್ಲಾಂದ್ರೆ ಇಲ್ಲಿಗೆ ಬಂದ್ಬಿಡಿ ನಾವ್ ನಾಳೆ ಮಾಡ್ತೀವಿ ಏಲಕ್ಕಿನೆಲ್ಲ ಉರಿತಿವಿ ಎಲ್ಲ ಹೆಣ್ಮಕ್ಳ್ಗೆಲ್ಲ ಮುತ್ತೈದೆರ್ ಕರ್ದು ಎಲ್ಲ ಚೆನ್ನಾಗ್ ಮಾಡ್ತೀವಿ ನಾವು ಹಬ್ಬ ಇಲ್ಲಿ ಚೆನ್ನಾಗ್ ಆಗುತ್ತೆ ಬರ್ರಿ ಅಮ್ಮನ್ನ ಕೇಳಿ ಒನ್ಸಾರಿ ಬಂದ್ ಹೋಗ್ರಿ ನೋಡ್ರಿ ನಮ್ಮ್ ಊರ್ಗ್ ಒನ್ಸಾರಿ ಬರ್ರಿ ಏನಾಗಲ್ಲ. ಹ್ಮ್ ಬರ್ತಿವಿ ಈ ಸಾತಿ ಬರ್ತೀವಿ ನೋಡ್ತೀನಿ ನಾನ್ ಕೂಡ ಅಲ್ಲಿ ಆಚಾರ ಎಂಗೆ ಐತೆ ಅಂತ ನೋಡ್ತೀನಿ. ಹ ಅದೇ ಅದಿಕ್ಕೆ ಹೇಳ್ತಾ ಇದ್ದೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಇರುತ್ತೆ ಒಂದೇ ರೀತಿ ಇರಲ್ಲ. ಇರಲ್ಲ ಇಲ್ಲಿ ನಮ್ಮನೆಲ್ ಒಂದ್ ತರ ಮಾಡುದ್ರೆ ತರ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಈ ದೀಪಾವಳಿ ನಿಮ್ಮ ಮನೆಲ್ ನೋಡ್ತೀನಿ ಹೆಂಗೆ ಐತೆ ಆಚಾರ . ಹಾ ಅದಿಕ್ಕೆ ಕರಿತಾ ಇರೋದು ಬನ್ನಿ ಅಂತ . ಹೌದಾ ನೋಡ್ತೀನಿ ಅಮ್ಮಂಗೆ ಹೇಳ್ತೀನಿ ಈತರ ಹೋಗೋಣ್ವ ಅಂತ ಹೇಳ್ತೀನಿ

ನೋಡಿ ನನ್ನೇ ಕಲ್ಸಲ್ಲ ನೀನು ಅಮ್ಮ ಎಲ್ಲಿ ಬರ್ತಾಳ.

ಮಾಡಿವ್ನಿ ಗೋತಾಯಿತ್ತಲ್ಲ ನಿಂಗೆ ಆಗಲ್ಲ ಅಂತೇಳಿ. ಹ್ಮ್ ನಿ ಹೇಳು ನಾನ್ friend ಅವ್ರೇನ್ ಬೇರೆ ಅಲ್ಲ ಅಂತ. ಹ್ಮ್ ಹೇಳ್ತೀನಿ ಕೇಳ್ತೀನಿ ಅಮ್ಮನ್ಗ್ ಹೇಳ್ತೀನಿ ಏನ್ ಅಂತಾರೋ ನೋಡೋಣ.

ಹ್ಮ್ ನೀವೂನು ಬರ್ರಿ ಸಂಕ್ರಾಂತಿಗೆ ನಾವ್ ದೀಪಾವಳಿಗ್ ಬರ್ತೀವಿ ನೀವ್ ಸಾಂಕ್ರಾತಿಗ್ ಬರ್ರಿ.

ಹ್ಮ್ ಎಲ್ಲರೂ ಬರ್ರಿ ಅಪ್ಪನ ಅಮ್ಮ ಅಕ್ಕ ತಮ್ಮ ಎಲ್ಲಾ ಕರ್ಕೊಂಡ್ ಬಾ. ಹ್ಮ್ ಸರಿ ಹೇಳ್ತೀನಿ ಮನೇಲಿ ಅವರು ಖಾಲಿ ಇದ್ರೆ ಅಲ್ಲ ಅಂತರೇ ಅವರು ಖಾಲಿ ಇದ್ರೆ ಬರ್ತಾರೆ ಅವರು ಕೆಲಸಗಳಿದ್ರೆ ಬರಲ್ಲ ಕೇಳಿ ಹೇಳ್ತೀನಿ ಅಮ್ಮಗೆ ಹೇಳ್ತೀನಿ ಸಂಜೆ.

ಏನ್ ಹೇಳ್ತರೋ ಕೇಳಿ ನಿ~ ನಿನ್ಗೆ ಮತ್ತೆ ಹೇಳ್ತೀನಿ . ಹ ಆಯ್ತು ಅಮ್ಮ ಅಪ್ಪಗೆ ಆಗಿಲ್ಲ ಅಂದ್ರೆ ನೀನೂ ತಮ್ಮ ಅಕ್ಕ ಬರ್ರಿ.

ಹ್ಮ್ ಮತ್ತೆ ನಾವು ಬಂದ್ರೆ ಏನೂ verity ಮಾಡ್ತಿರಿ ನೀವು ಸಂಕ್ರಾಂತಿಗ್. ನೀನ್ ಏನ್ ಬೇಕಮ್ಮ ನಿಂಗೆ ಹೇಳು ಅದು ಮಾಡಿ ಕೊಡ್ತೀನಿ ನಾನು ಮಾಡ್ತಿನಿ ಮನೆಯಲ್ಲಿ ಅಮ್ಮಂಗ್ ಹೇಳಿ . ಹೌದಾ ನಿಮ್ಗೆ ಬರಲ್ಲ . ಬರ್ತದಂದ್ರೆ ಅದು ನಾನ್ ಮಾಡಿನಿ ಅಂದ್ರೆ ನಾ ಮತ್ತೆ ಮಾಡ್ತೀನಿ.

ಹ್ಮ್ ಆಯ್ತು ಹೇಳ್ ಬಂದಾಗ ಹೇಳ್ತೀನಿ ತಗೋ ಇವಾಗ ಹೇಳಿ ನೀವ್ ಮಾಡಿ ಇಡ್ತಿರಾ . ಹ್ಮ್ ಮತ್ತ್ ಹೇಳು ಶನಿವಾರ ರವಿವಾರ ಆಯ್ತಲ್ಲ. ಹ್ಮ್ ಹ್ಮ್ ಮತ್ತ್ ಇನ್ನ ವಾರ ಇದೀಯಲ್ಲ ಇನ್ನ. ವಾರೆಲ್ಲ ಇದೆ ಮತ್ತೆ ಇವಾಗ ನೀನ್ ಹೇಳ್ ಬಿಟ್ಟ್ರೆ ಸಮಾನಗಳು ತಂದ್ಕೊಂಡ್ ಬಿಡ್ತೀನಿ.

ಹ್ಮ್ ಮತ್ತೆ ಮತ್ತೆ . ಇಲ್ಲ ಹೇಳಮ್ಮ ಏನಾದ್ರು ಮಾಡ್ರಿ adjust ಆಗ್ತಿವಿ ನಾವು. ಹೆ ಆಂಗಿಲ್ಲಮ್ಮ ಹೆ adjust ಏನ್ ಆಗೋದೇನ್ ಬೇಡ ನಿಂಗ್ ಏನ್ ಇಷ್ಟ ಐತೆ ಅದ್ ಹೇಳು ನಾನ್ ಮಾಡ್ ಕೊಡ್ತೀನಿ ಬೇಸ್ ಇರ್ತದೆ ತಿಂದು ಹೋಗುವಂತೆ.

ಹ . ಯಾರ್ ಬರ್ತಾರೆ ಮತ್ತೆ ಸಾಂಕ್ರಾಂತಿಗ್ ಇನ್ನ friends ಬರ್ತಾರ ಹಬ್ಬಕ್ಕೆ.